ಆ ಕಡೆ ಫಾಲ್ಸ್ ಆತರ ಏನೂ ಇಲ್ಲ ತುಂಬಾ ಒಂಥರಾ ನೀರ್ತರ ಕಾಣುಸ್ತಾ ಇದೆ ಈ ಕಡೆ ಕೆಳಗೆಲ್ಲ ಗ್ರೀನರಿ ಮರ ಗಿಡ --

ಇದು ಯಾವುದೋ ಒಂದು ಆನು ಸ್ಕೂಲ್ ಅನುಯಲ್ ಡೇ ಅಥವಾ ಏನು ಬರ್ತ್ಡೇ ಫಂಕ್ಷನ ಇರಬಹುದು .

ಇದು ಯಾವುದೋ ಒಂದು ಮುಸ್ಲಿಮ್ಸ್ ಅವರ್ದು ಕಟ್ಟಿರೋ ಕನ್ಸ್ಟ್ರಕ್ಷನು . ಅದಕ್ಕೆ ಹತ್ತಲಿಕಿಕೊಸ್ಕರ ಏನಿ ಎಲ್ಲ ಇಟ್ಟಿದ್ದಾರೆ.